ಇಲ್ಲಿ ನೋಡ್ತಿದ್ದೀರಾ ಒಂದು ವೈಟ್ ಕಲರ್ ನಿಂದ ಇರುವ ಮುಸ್ಲಿಂಸರ ಒಂದು ಕಟ್ಟಡ ಮೇಲೆ ಗೋಲಾಕಾರದಲ್ಲಿರುವ ಒಂದು ಇದ ಇದೆ --

ಹಾಗೆನೆ ಕೆಳಗಡೆ ಒಂದು ಲೆಟರ್ಸ್ ಅಲ್ಲಿ ಬೋರ್ಡ್ ಇದೆ ಮರ ಕೂಡ ಇರೋದನ್ನ ಅಬ್ಸರ್ವ್ ಮಾಡಬಹುದು .

ಎತ್ತರವಾಗಿದೆ ಮಧ್ಯಭಾಗದಲ್ಲಿ ಕೂಡ ಓಡಲಿಕ್ಕೆ ರೋಡ್ ಕೂಡ ಇದೆ ವೆಹಿಕಲ್ಸ್ ಕೂಡ ಓಡಾಡ್ತಾ ಇದೆ--

ನೀವು ಇಲ್ಲಿ ನೋಡ್ತಿದ್ದೀರಾ ಎತ್ತರವಾದ ಒಂದು ಪ್ರದೇಶ ದೊಡ್ಡ ದೊಡ್ಡ ಪರ್ವತ ಮೋಡಗಳು ಇದೆ.

ಇಲ್ಲಿ ನೋಡ್ತಿದ್ದೀರಾ ಒಂದು ಕಂಬದ ಆಕಾರದಲ್ಲಿರುವ ಒಂದು ದ್ವಾರ ಒಂದು ಗಾಜಿನ ವಿನ್ಯಾಸದಿಂದ ವಿಂಡೊಸ ನ್ನು ಕ್ರಿಯೇಟ್ ಮಾಡಿದ್ದಾರೆ .

ಇಲ್ಲಿ ನೋಡ್ತಿದ್ದೀರಾ ಇದೊಂದು ಮಲ್ನಾಡಿನ ಪ್ರದೇಶ ಇದರಲ್ಲಿ ಒಂದು ಭಾಗ ಬೆಟ್ಟಗುಡ್ಡಗಳು ಕುಡ ಲೈನ್ ನಲ್ಲಿ ಇದೆ .

ಒಂದು ಎತ್ತರವಾದ ಕಟ್ಟಡವಾಗಿದೆ ಅಲ್ಲಲ್ಲಿ ಒಂದು ಶಾಪ್ಸ ಕೂಡ ಇದೆ ಲೈಟ್ ಕೂಡ ಇಲ್ಲಿ ಆನಾಗಿದೆ .